ಹೊಸ ಬಟ್ಟೆಗಳನ್ನ ತಗೋಬರೋದು. ಹಾಗೆ ಪೂಜೆಗೆ ಅಲಂಕಾರ ಎಲ್ಲವನ್ನ ಮಾಡ್ತಾ ಹೋಗ್ತಿವಿ. ಹೀಗಿರುವಾಗ ನಮ್ಮ ಮನೆಯಲ್ಲಿ ತುಂಬಾ ಖುಷಿಯಾಗಿ ನಾವು ಹಬ್ಬಗಳನ್ನ ಆಚರಿಸ್ತಿವಿ ನಾನು ಅಪ್ಪ ಅಮ್ಮ. ಎಲ್ಲರೂ ಕೂಡ ಇದಕೆ ಮೊದಲಿಂದಾನೆ ಸಿದ್ದತೆಗಳನ್ನ ಮಾಡ್ಕೋತೀವಿ. ಊಟ ತಿಂಡಿಗಳಲ್ಲಿ ವಿದ್ವಿಧವಾದ ರೀತಿಯಲ್ಲಿ ಹಬ್ಬಗಳನ್ನ ಹಬ್ಬಗಳನ್ನ ಆಚರಿಸ್ತ ಸಿಹಿ ತಿನಸಗಳನ್ನ ಒಟ್ಟಿಗೆ ಮಾಡ್ತೀವಿ, ದೇವರ ದರ್ಶನ ಕೂಡ ಮಾಡ್ತೀವಿ. ಎಲ್ಲಾರ ಮನೆಯಲ್ಲಿ ಹಬ್ಬ ಅಂದ್ರೆ ಹೇಗೆ ಖುಷಿಯಾಗಿ ಇರ್ತಿವೋ ಹಾಗೆ ನಮ್ಮ ಮನೆಯಲ್ಲೂ ಕೂಡ ನಾವು ಹಬ್ಬ ಅಂದ್ರೆ ತುಂಬಾ ಖುಷಿಯಿಂದ ಆಚರಿಸ್ತಿವಿ ಸಂಜೆವೊತ್ತು ವಸಲಿಗೆ ದೇವರಿಗೆ ದೀಪ ಹಚ್ಚಿ ಹ ಪಟಾಕಿಗಳನಾ ಸಿಡಸೋ ಮುಖಾಂತರ ಖುಷಿಯಿಂದ ಹಬ್ಬ ಆಚರಿಸ್ತಿವಿ. ಮನೇಲಿ ಮಕ್ಕಳಿರೋ ಕಾರಣ ಅವ್ರು ಕೂಡ ಖುಷಿಯಿಂದ ಪಟಾಕಿಗಳನಾ ಒಡೆದು ಹಬ್ಬನ ಆಚರಿಸ್ತರೇ . ಹಬ್ಬದ ತಯಾರಿ ಮಾಡ್ಬೇಕಾರೆ ಎಷ್ಟೋ ಜನಕ್ಕೆ ಖುಷಿ ಇರುತ್ತೆ ಹಾಗೆ ನಮ್ಮ ಮನೇಲು ಕೂಡ ನಾವು. ತಾಯಿ ಲಕ್ಷ್ಮಿದೇವಿನ ಪೂಜಿಸ್ತಾ ಆಚರಿಸ್ತಿವಿ ಪೂಜೆಗೆ ಲಕ್ಷ್ಮಿಗೆ ಸೀರೆ ಉಡ್ಸೋದು ಒಡವೆ ಹಾಕೋದು ಹೂ ತರೋದು ತಿನಸಿಡೋದು ಈ ರೀತಿ ಎಲ್ಲ ರೀತಿ ಮಾಡ್ತಾ~ ಮಾಡ್ತಾ ನಾವು ಹಬ್ಬಗಳನ್ನ celebrate . ಮಾಡ್ತೀವಿ ಪಟಾಕಿ ಸಿಡಸೋದು ಅಂದ್ರೆ ಕೆಲವರಗೆ ಇಷ್ಟ ಆಗುತ್ತೆ ಕೆಲವರಗೆ ಇಷ್ಟ ಆಗಲ್ಲ. ಆದ್ರೆ ನಮ್ಗೆ ಬೆಳಕಿನ ಹಬ್ಬ ಆಗಿರೋದರಿಂದ ಪಟಾಕಿ ಇದ್ದಷ್ಟು ಕಷ್ಟನೆ ಯಾಕಂದ್ರೆ ಅದು ಪರಿಸರ ವಿರೋಧಿ ಆಗುತ್ತೆ ಅದರಿಂದ ಪರಿಸರ ಮಾಲಿನ್ಯ ಆಗುತ್ತೆ. ಹಾಗಾಗಿ ನಾವು ದೀಪಾವಳಿಯ ದಿನ ಶಬ್ದ ಮಾಲಿನ್ಯ ಆಗ್ಲಿ ಅಥವಾ ವಾಯು ಮಾಲಿ~ ಮಾಲಿನ್ಯ ಆಗುವಂತಹ ಪಟಕಿಗಳನ್ನ ನಾವು ಒಡೆಯೋದಿಲ್ಲ. ದೀಪ ಹಚ್ಚಿ ಮನಮನೆಗೆ ಸಿಹಿ ಹಂಚಿ ನಾವು ದೀಪಾವಳಿನ ಆಚರಿಸ್ತಿವಿ . ಇದೆ ರೀತಿ ನಾವು ನಮ್ friends ಗಳಿಗೆ ಆಗ್ಲಿ ನಮ್ಮ relatives ಗೆ ಆಗ್ಲಿಹ ಕರೆ ಮಾಡಿ ಅವರಗೂ ಶುಭ~ ಶುಭಾಷಯಗಳನ್ನ ತಿಳಿಸತಾ ನಾವು ಹಬ್ಬದ ದಿನವನ್ನ ಇನ್ನೂ ಹೆಚ್ಚು ಸಂಭ್ರಮದಿಂದ. ಆಚರಿಸ್ತಿವಿ ನಮ್ಮ ಅಮ್ಮ ಯಾವಾಗಲೂ ಹಬ್ಬ ಆಚರಿಸಬೇಕಾದರೆ ಈ ಹಬ್ಬನ ಯಾಕ್ ಆಚರಿಸ್ತಿವಿ ಹೇಗ್ ಆಚರಿಸ್ತಿವಿ ಇದರಿಂದ ಏನು ಕಲಿಬೇಕು ನಮ್ಮ ಭಾರತೀಯ ಸಂಸ್ಕೃತಿ ಎಷ್ಟು ಸಿರಿತನವಾಗಿದೆ ಅನ್ನೋದನ್ನ ನಮ್ಮಮ್ಮ ನಮಗೆ ಯಾವಾಗಲೂ ಹಬ್ಬ ಮಾಡಬೇಕಾದರೆ. ಹೇಳಕೊಡ್ತಾರೆ ಆ ಚಿಕ್ಕ ಪುಟ್ಟ ಸಂತೋಷಗಳನ್ನ ನಾವು ಅನ್ಭವಿಸ್ತ ತುಂಬಾನೇ ಇಷ್ಟಪಟ್ಟು ಹಬ್ಬನ ಆಚರಿಸ್ತಿವಿ. ಕಥೆಗಳನ್ನ ಕೂಡ ನಾವು ಯಾಕ್ ಈ ಹಬ್ಬ ಆಚರಿಸ್ತಿವಿ ಅದರಿಂದ ಏನ್ ಕಲಿಬಹುದು. ಅನೋದನ್ನ ಕೂಡ ನಮ್ಮಮ್ಮ ಹೇಳ್ಕೊಡ್ತಾರೆ ದೀಪಾವಳಿ ಅಂದ್ರೆ ಎಲ್ಲರುಗುನು ಖುಷಿ ಕೂಡುವಂತಹ ವಿಷಯ. ಹಾಗಾಗಿ ಖುಷಿಯನ್ನ ತರುವಂತಹ ಹಬ್ಬವನ್ನ ಸ್ನೇಹಿತರು, ಮನೆಯವರು, ಅಕ್ಕಪಕ್ಕದವರು ಎಲ್ಲರು ಜೊತೆ. ನಾವು ಆಚರಿಸ್ತಿವಿ ಸಂಸ್ಕೃತಿ ಮತ್ತೆ ಪರಿಸರ ಸ್ನೇಹಿ ಹಬ್ಬನ ಆಚರಿಸೋದು ನಮ್ಗೆ ಮತ್ತೆ ನಮ್ಮ ತಂದೆ -ತಾಯಿಗಳಿಗೆ ನಮ್ಮ ಮನೆವರಿಗೆ ಎಲ್ಲರುಗೂ ತುಂಬಾ ಇಷ್ಟ ಆಗುತ್ತೆ. ಹಬ್ಬದ ದಿನ ಹೊಸಾ ರೀತಿ ಬಟ್ಟೆ ಸಿಹಿ ತಿನಿಸು ತಿನ್ನೋದು. ಇನ್ನೂ ಖುಷಿಕೊಡುತ್ತೇ ಈ ದಿನ ನಾವ್ ದೀಪಾವಳಿ ದಿನ ತುಂಬಾ ಬೆಳಕಿನ ಹಬ್ಬ ಆಗಿರೋದರಿಂದ ಅದನ್ನ ಒಂದವಾರ ಮನೆ ಮುಂದೆ ದೀಪ ಹಚ್ಚೋದು ವಿದ್ವಿದವಾದ ರಂಗೋಲಿ ಬಿಡೋದು ಇದನೆಲ್ಲ ಮಾಡೋದರಿಂದ ನಮಗೂ ಕೂಡ ಖುಷಿ ಆಗುತ್ತೆ. ದೀಪಾವಳಿ ಬಗ್ಗೆ ಹೊಸ ಹೊಸರೀತಿ ದೀಪಗಲಿಟ್ಟುಕೊಂಡು photo ತಗೊಳೋದು ಅದನ್ನ ಎಲ್ಲರೊಂದಿಗೆ ಹಂಚಕೊಳ್ಳೋದು ಇವೆಲ್ಲ ತುಂಬಾನೇ ಖುಷಿ ಕೊಡೋ ವಿಚಾರ ಆಗುತ್ತೆ. ಹಾಗಾಗಿ ಹಬ್ಬಗಳು ಎಷ್ಟು ಬಂದ್ರೂ ಕೂಡ ನಮ್ಮಗಾಗ್ಲಿ ನಮ್ ಮನೆವರಿಗಾಗ್ಲಿ. ತುಂಬಾನೇ ಖುಷಿ ಕೊಡುತ್ತೇ ಹಾಗಾಗಿ ಪ್ರತಿವರ್ಷ ದೀಪಾವಳಿ ಆಗ್ಲಿ ಬೇರೆ ಹಬ್ಬಗಳಾಗ್ಲಿ ನಾವು ಒಟ್ಟಿಗೆ ಕೂಡು ಕುಟುಂಬದಲ್ಲಿ ಆಚರಿಸ್ತಿವಿ. ಇದು ನನಗೆ ಯಾವಗ್ಲೂ ಖುಷಿ ತರೋವಂತಹ ವಿಚಾರ ಪಟಾಕಿ ಹೋಡಿಬಾರದು. ಅದು ಯಾವಾಗಲೂ ಪರಿಸರಕ್ಕೆ ಹಾನಿ ಮಾಡುತ್ತೆ ಹಾಗೇನೇ ಪ್ರಾಣಿಗಳಗು ಕೂಡ ತುಂಬಾ ತೊಂದರೆ ಕೊಡುತ್ತೇ. ಅಂಗಾಗಿ ಮನೆವರೇನೆ ಹಬ್ಬವನ್ನ ಒಳ್ಳೆ ರೀತಿಯಾಗಿ ಖುಷ್~ ಖುಷಿಯಾಗಿ ಸಂತೋಷದಿಂದ ಆಚರಿಸಬೇಕು ಅನ್ನೋದು ನನ್ನ. ಉದ್ದೇಶ ಹಾಗೆ ನಾನು ಸ್ನೇಹಿತರಿಗೂ ಕೂಡ ನಾನು ಹಬ್ಬವನ್ನ ಹೇಗ್ ಆಚರಸಬೇಕು ಅಂತ ನಾನು ಒಂದರೀತಿಯಾಗಿ ಮಾತಾಡ್ತಾ ಹಂಚಕೋಳ್ತಿನಿ ಅವರತ್ರ.

Hello ನನ್ ಹೆಸರ್ ವೀಣಾ ಕುಮ್ಮಿ ಅಂತೇಳ್ರೀ. ನಾನೀಗ್ ಮಾತಾಡ್ತಾ ಇರೋದು terrace garden ಬಗ್ಗೇರಿ.

ನನ್ದೊಂದ್ hobby ಐತ್ರಿ ನಾನ್ terrace garden ಮಾಡೋಂತದ್ದು. ಹಂಗೆ ನಾನ್ ಈಗ್ present time ಈಗ್ ಸದ್ಯ ಮನೇಗ terrace garden ಮಾಡ್ತೇನ್ರಿ. ಮ~ ಮನೀ ಚಾ~ ಮೇಲ್ಚಾವ್ಣಿ ಮೇಲೆ ಖಾಲಿ ಜಾಗ ಇರ್ತೇತಲ್ರಿ ಅಲ್ಲೆಲ್ಲಾ ಸಣ್ ಸಣ್ಣವ್ pot ಇದುನ ಏನು ಬುಟ್ಟೀ ಮನೇಲ್ ಎ~ ಏನಾಗಿರ್ತಾವ್ ಒಡ್ದಿರ್ತಾವ್ರಿ ಅಂತಾ ಬುಟ್ಟಿಗೆಲ್ಲಾ ಏನ್ಮಾಡ್ತೀನಿ ವೇ~ ಚೆಲ್ಲೋದ್ರ್ ಬದ್ಲೀ ಅದನ್ನ. ಅದ್ಕ ಮಣ್ಣ ಹ್~ ಏನ್ ಚೊಲೋ ಮಣ್ ಕೆಂಪ್ ಮಣ್ ಅಂತ ಸಿಗ್ತೇತ್ರಿ. ಆ ಮಣ್ಣ ಹಾಕಿ ಅದ್ನ ನೀರ ಎಲ್ಲಾ ಹಾಕಿ ಅದ್ನ್ ಮಣ್ಣನ ನ~ ತೊಯ್ಸ್ತೀನ್ರಿ. ಅದಾದ್ ನಂತರ ಒಂದಿನ ಎರ್ಡ್ ದಿನ ಮಣ್ಣ ನೀರೊಳಗೆ ನೆನ್ಸಿ ಆ ನೀರ್ ಹೊಡದ್ ಹೊಡ್ದು ಅದ್ನ ಮಣ್ಣ ಒಂದ್ ಹದಕ್ಕ ತರ್ತೀನಿ. ಅದಾದ್ ನಂತರ ಅದ್ಕೆಲ್ಲಾ ಬೀಜಗಳ್ನ್ ಹಾಕ್ತೀನ್ರಿ. ಅ ಕೊತಂಬ್ರಿ ಬೀಜ ಆಗಿರ್ಬೋದ್ರಿ ಈ ಶೇವಂತ್ಗೆ ಹೂವಿನ್ ಬೀಜ.

ಆಮೇಲೆ ಈ ಜೀರ್ಗಿ ಗಿಡ ಬದ್ನಿಕಾಯ್ ಗಿಡ ಮುಳಗಾಯೀ ಬದ್ನಿಕಾಯಿ ಮತ್ತೆ ಇನ್ನೇನು ಬೆಂಡೇಕಾಯ್ ಬೀಜ ಇವನ್ನೆಲ್ಲಾ ಹಾಕಿ ಹಿಂಗ ಒಂದೊಂದ ಒಂದೊಂದ ಅವಾಗವಾಗ್ ಬುಟ್ಟಿಯಗಾಗಿರ್ಬೋದು bucket ಆಗಿರ್ಬೋದು ಹಿಂಗ ಮಾಡ್ತಿದ್ರೀ ಮೊದ್ಲೀಗೆ. ಈಗ್ market ನಾಗೆಲ್ಲಾ ಹೂವಾಚ್ಚೂವಂತಾವ್ ಗಿಡಗಳನ್ ಹಚ್ಚೂವಂತಾವ್ ಎಲ್ಲಾ ಸಿಗ್ತಾವು pot ಹಂತೇಳ್ ಹೇಳ್ತಾರ್ ಮಡಕೆಗಳಂತೆಲ್ಲಾ ಹೇಳ್ತಾರೆ. ಅವೆಲ್ಲಾ ಸಿಗ್ತಾವ್ರಿ. ಈಗವ್ನೆಲ್ಲಾ ತಂತಂದ ಏನ್ಮಾಡಿದೀನಿ ಅದಕ್ಕೆಲ್ಲಾ ಮಣ್ಹಾಕಿಟ್. ಈ ಬೇಸ್ಗೇ ಒಳಗೇನ್ಮಾಡ್ತೇವೀ ಮಣ್ಣೆಲ್ಲಾ ಹಾಕಿಟ್ ನೀರುಣಿಸೀ ಗಿಡ್ಗಳನ್ನೆಲ್ಲಾ. ಬೇಸ್ಗೇ time ನ್ಯಾಗೇನೇನ್ ಬೇಕಾಗ್ತಾವಂದ್ರೆ ಕ್~ ಕೊತುಂಬ್ರಿ ಕಾಯ್ಪಲ್ಲಿ ಸೊಪ್ ಎಲ್ಲಾ ಬೇಕಾಗಿರ್ತಾವ್ ತರ್ಕಾರಿಗಳೆಲ್ಲಾ ಬೇಕಾಗಿರ್ತಾವ್. ಅವ್ನೂ ಒಂದಿಷ್ಟು ತರ್ಕಾರಿಗಳನ್ನೂ ಬೆಳಿತಿವ್. ಅ ಮೂಲಂಗಿ ಆಗಿರ್ಬೋದು ಮೆಂತೆಸೊಪ್ಪಾಗಿರ್ಬೋದು ಕೊತುಂಬ್ರಿ ಆಗಿರ್ಬೋದ್ರೀ ತರ್ಕಾರಿ ಒಳಗಂದ್ರ ಹೀರಿಕಾಯಿ, ಬೆಂಡಿಕಾಯಿ ಗಜ್ಜರಿ ಹಿಂತಾವೆಲ್ಲಾ ಸೌತೇಕಾಯಿ. ಇವ್ನೆಲ್ಲಾ ಏನ್ಮಾಡ್ತೇವ್ರಿ first ಬೀಜಾನ್ಹಾಕಿ ಚೆಂದಾಗ ಬೆಳಸ್ತೇವ್ರಿ ಅವ್ಕೆಲ್ಲಾ ಚೆಂದಾಗ್ಬೆಳ್ನಸೋದಂದ್ರ ಬೀಜಾ ಹಾಕ್ ಅದ್ಕ ಅದಂತ್ ಬೆಳೆವಂತ time ಗೆ ಅದರ್ದ ಬೆಳೆಂತದು ಸೊಸೊಲ್ಪ ಮೇಲ್ ಏರ್ತತಿ. ಒಂದ್ ಗೇನ್ ಎರ್ಡ್ ಗೇನ್ ಮೇಗೇರ್ದಂಗ ಅದರ್ದ ಬೆಳವಣ್ಗೀಗ್ ತಕ್ಕಂಗ ಗಿಡಗ್ ಬಳ್ಳಿಗಳಿಗೆ ಕೋಲ್ನಿಲ್ಸೋದು ಕೋಲ್ನಿಲ್ಸಿ ಅದ್ಕ ಸ~ ಸಹಾಯಕ್ಕ ಅದ್ಕ ಬೆಳೇಲಿಕ್ಕ ಸಹಾಯ ಬೇಕಲ್ರೀ ಅದಕ್ಕ ಅ ಆ ಬಳ್ಳಿಗೆ ಹಗ್ಗ ಕಟ್ಟಿ ಮೇಲ್ಗಡೆ ಕಟ್ಟೂದು. ಹಿಂಗ terrace garden ಒಂದೊಂದ ಒಂದೊಂದ ಒಂದೊಂದ ರೀತಿಯಿಂದ ಎಲ್ಲಾ ತರದ್ದು ತರ್ಕಾರಿ ಆಗಿರ್ಬೋದ್ರಿ. Cabbage ಮೂಲಂಗಿ, ಮೆಂತೆ, ಕೊತುಂಬ್ರಿ ಸೊಪ್ಪು ಇವ್ನೆಲ್ಲಾನೂರಿ ಮಾ~ ಬೆಳ್ಕೋಂನ್ತ ಬರೂದ್ರಿ. ಆಮೇಕ ಹೂಗುಳ್ರಿ ಈ ಬ್ಯಾಸ್ಗಿ time ನ್ಯಾಗ್ ಹೂದು ಬಾರಿ ಇರ್ತಾವ್ರಿ. ಜಾಸ್ತಿ ಬರ್ತಿರಂಗಿಲ್ಲಾ. ಮನ್ಯಾಗ್ ದೇವ್ರಿಗೂ ಹೂ ಇದ್ ಹಾಕಿರಂಗಿಲ್ಲಾ. ಹಂತಾ time ನ್ಯಾಗೇನ್ ಮಾಡ್ತೇವ್ರೀ ಅಂದ್ರ ನಾವೀಗ ಅ ಮನ್ಯಾಗ ಸಣ್ ಸಣ್ ಗಿಡಾರಿ ಇವ್ show flower ಅಂತ ಸಿಗ್ತಾವ್ showcase ಹೂವ್ ಅಂತೇಳಿ. ಅವ್ನ ಬಳ್ಳಿ ಹಬ್ಬಸ್ತೇವ್ರಿ ಆ ಹೂವು ಈ ಬಟ್ಳ್ ಹೂವಿನ್ಗಿಡಾ ಅಂತ ಸಿಗ್ತೇತ್ ಆದ್ರೀ ಸೇವಂತ್ಗಿ ಹೂವಿನ್ಗಿಡಾ ಅಂತ ಸಿಗ್ತೇತ್ ದಾಸ್ವಾಳ್ಗಿಡ ಅಂತ ಸಿಗ್ತಾವ್ರೀ ಈ ಕಾಕ್ಡಾ ಮಲ್ಗಿ ದುಂಡ್ಮಲ್ಗೀ ಸೂಜ್ಮಲ್ಗೀ ಅ. ಯೋಳ ಸುತ್ತೀನ ಮಲ್ಗೀ ಗುಲಾಬಿ ಹೂವಳಗ ಸಣ್ ಸಣ್ ಹೂ ದೇವ್ರ್ಗೇರ್ಸೊಂತಾವ್ ಹೂ ಹತ್ ರುಪಾಯ್ packet ಹತ್ ರುಪಾಯ್ ಟ್ಟೆಲ್ಲಾ market ನಾಗ ಮಾರೀ ಇದುನ್ ಮಾಡ್ತಾರ್ರೀ ಅವ್ನೆಲ್ಲಾ packet ಮಾಡ್ ಮಾರ್ತಾರ್. ಅಂತಾ ಹೂವಿನ್ ಗಿಡಾ ಆಗಿರ್ಬೋದ್ರಿ pot ನ್ಯಾಗ ಅವ್ನ ತಂದ್ ಮಾ~ ಹೊರ್ಗಡೆ ಗಿಡಗಳ್ನೆಲ್ಲಾ ತಂದ್ ಹಚ್ಚಿ ಚಂದಗ ನೀರ್ಹಾಕೋದ್ರಿ. ದಿನಕ್ ಒಂದೆರ್ಡ್ time ನೀರ್ಹಾಕ್ತೇವಿ. ತುಂಬಾ ಬಿಸು~ ಭಾಳ್ ಜಗ್ ಬಿಸುಲಿರೊತ್ನ್ಯಗ್ ಮದ್ಯಾನ್ದ್ ಹೊತ್ನ್ಯಗ್ ನೀರ್ ಹಾಕ್ಬಾರ್ದ್ರಿ ಗಿಡಕ್ಕ. ಯವಾಗೆವಾಗ್ ಹಾಕ್ಬೇಕಂದ್ರ ಮುಂಜಾಲೊಂದ್ time ನ್ಯಾಗ್ ನೀರ್ ಹಾಕ್ಬೇಕ್ರಿ. ಎದ್ಕೋಟ್ಲೇ ಒಂದ್ ಹತ್ಗಂಟೆ ಒಳಗಡೆ ಒಮ್ ನೀರ್ಹಾಕ್ಬಕ್ರಿ. ಸಾಯಂಕಾಲ ಐದ್ ಗಂಟೇ ನಂತ್ರ ಬಿಸುಲು ಕಮ್ಮಿ ಆಗ್ಕೋಂತ್ ಬರ್ತೇತಲ್ರಿ ಅವಾಗೊಮ್ ನೀರ್ ಹಾಕ್ಬಕ್ರಿ. ದಿನಕ್ಕ ಒಂದ್ ಎರ್ಡ್ ಸತಿ ನೀರ್ ಹಾಕ್ವಂತದ್ ಮಾಡ್ಬಕ್ರಿ ಬ್ಯಾಸ್ಗೆ time ನ್ಯಾಗ್ ಜಾಸ್ತಿ ನೀರ್ ಹಾಕ್ದಷ್ಟೂ ಚೊಲೋರಿ. ಯಾಕೆಂದ್ರೆ ಎಲ್ಲಾ ಮದ್ಯಾಣ್ದ್ time ನ್ಯಾಗ್ ಬಿಸಲ್ time ನ್ಯಾಗ್ ಎಲ್ಲಾ ಒಣ್ಗಿರ್ತಾವ್ರಿ ಸಂಜಿ ಹೊತ್ನಾಗ್ ನೀರ್ ಹಾಕೀದ್ರಂದ್ರ ಮತ್ ಚಿಗ್ರ್ಕೋತಾವ್ರಿ. ಬಾಡಿದ್ಗಿಡಾ ಎಲ್ಲಾ ಏನ್ ಮಾಡ್ತಾವು ಚಿಗತ್ನಿಲ್ತಾವ್ರಿ ಅವ್. ಅವು ಎಷ್ಟು ನಮ್ಮ ಮ~ terrace ಮೇಲಿರ್ತಾವ ಅಷ್ಟ್ healthy ವಾತಾವರಣ ನಮ್ಗ್ ಸಿಗ್ತೇತ್ರಿ. ನಾವ್ ಬೆಳ್ಸೂದ್ರಿಂದ ನಮ್ಗೇನ್ ಮಾಡ್ತತಿ ಇಂಗಾಲದ dioxide ನಮ್ ಸುತ್ಮುತ್ಲಿರೊಂತಹ ಏನಿದು carbon dioxide ನೆಲ್ಲಾ ಹೀರ್ಕೋತೇತ್ರಿ. ನಮ್ಗೇನ್ಮಾಡ್ತತಿ oxygen ಕೊಡ್ತತ್ರಿ. ಹಂಗ ನಮ್ ಮೇಲೆ ನಮ್ ಮನೇ ಮೇಲ್ terrace garden ಮಾಡ್ಕೊಂಡ್ವಂದ್ರ. ನಮ್ಗ್ ಶುದ್ ವಾತಾವರ್ಣಾನೂ ಸಿಗ್ತೇತಿ, ಶುದ್ ಗಾಳೀನೂ ಸಿಗ್ತೇತಿ, ಹಾಗೇ ಏನ್ ಮಾಡ್ತೇತ್ರಿ ನಮ್ಗ.

ಕಾಯ್ಪಲ್ಲೇ ಸಿಗ್ತಾವ್ good ಇದ್ ಒಳ್ಳೇ ಆಹಾರ ಸಿಗ್ತೇತಿ, ಮನ್ಯಾಗ್ ಬೆಳ್ದಿರೋಂತಾ ಆಹಾರ ಸಿಗ್ತೇತಿ. ಹೊರ್ಗಡೇ ಎಲ್ ಬೆಳ್ದಿರ್ತಾರ ಏನ. ಅದ್ಕ್ಯಾ chemical ಹಾಕಿರ್ತಾರ ಏನೋ ಗೊತ್ತಾಗೋದಿಲ್ರಿ. ಹಂಗ ನಾವೇನ್ ಮಾಡ್ತೀವಿ ಮನ್ಯಾಗ್ ಬೆಳ್ದಿರೋಂತಾ ಕಾಯ್ಪಲ್ಲೇ ತಿನ್ನಾಕಾಕತಿ ಹೊರ್ಗಡೆ ತಗೊಂಡೋಗೋರು ತರೋದು ತಪ್ತೇತಿ.

ಮನ್ಯಾಗ್ ಬೆಳ್ದಂತಾ ಕಾಯ್ಪಲ್ಲೇನೂ ತಿನ್ಬರಿ ಚಲೋದ್ ತರ್ಬೋದ್ರಿ. market ನ್ಯಾಗ ಕೆಟ್ಟದ್ದು ಕೊಳ್ತಿದ್ದು ಎಲ್ಲಾನೂ ಹಾತಿರ್ತಾರ್ರಿ. ನಾವ್ ನೋಡೆ ತರ್ಬಕಾಕತಿ. ಆದ್ ಬ್ಯಾಡ್ರಿ. ನಾವ್ fresh ಆಗೇನ್ ಇರ್ತಾತ್ ತಾಜಾ ತರ್ಕಾರೀನೂ ಸಿಗ್ತೇತ್ ಆಗ ನಿಮ್ಗ್ಯಾವಾಗ್ಬೇಕ್ ಅವಾಗ ಹರ್ಕೊಂಬಂದ್ ಅವಾಗ ಪಲ್ಲೇ ಮಾಡ್ಕೊಂಡ್ ತಿನ್ಬೋದ್ರಿ. terrace garden ಇತ್ತಂದ್ರೆ.

ಅವ್ಕ ಗಿಡಗಳಿಗೆ ಮತೇನ್ ಮಾಡ್ತೇವ್ರಿ ಮತ್ತ ಕ~ ಕ~ ಪೋಷಕ ಆಹಾರ ಬೇಕಲ್ರಿ ಅವ್ಕ ಗೊಬ್ರ ಹಾಕದಾಗಿರ್ಬೋದ್ರಿ. ಮನೇಲೆ terrace ಗೋಬೋದ್ರಿ. ಈ ತೆಂಗಿನ್ ಕಾಯಿ ಇದ್ ತೆಂಗಿನ್ ಕಾಯ್ ಜಿಬ್ರ್ದಿಂದ ಅದ್ನ್ powder ಮಾಡಿ ಅದಕ್ ಹಾಕೋಂತಾದಿರದಬೋದ್ರಿ. ಮನೇಲೆ ಚಾ ಪುಡಿ ಆ ಏನ್ ಮಾಡ್ತೇವಿ ಚಾ ಮಾಡ್~ ಚಾ ಪುಡಿನ ಚೆಲ್ಬಿಡ್ತೇವ್ರಿ ಒಬ್ಬೊಬ್ರು ಒಂದ್ಕಡೀಗ್. ಮತ್ ಬಾಳೇಹಣ್ ಸಿಪ್ಪೆ ಎಸೀತಾರ್ರಿ, ಹಣ್ಣಿನ್ ಸಿಪ್ಪೆ ಎಸಿತಾರ, ತರ್ಕಾರಿ cut ಮಾಡಿದ್ನೆಲ್ಲಾ ಎಸೀತಿರ್ತಾರ ಅದನ್ನೇನ್ ಮಾಡ್ಬಾರ್ದ್ರೀ ಎಸೀಬಾರ್ದ್ರಿ. ಚಹ ಪುಡಿಯೋದಿರ್ತಾತಲ್ರಿ ಆ ಚಾ ಪುಡೀದ್ರಿ ಎರ್ಡ್ ದಿನ ನೆನೆಕ್ ಹಾಕ್ಬಕ್ರಿ ನೀರೊಳಗ ಹಾಕಿ ನೆನೆ ಬಿಡ್ಬೇಕ್ರಿ ಅದ್ನ ಚಾಪುಡೀನ ತೊಳದು.‌ ಆಮೇಲೆ ಬಾಳೇಹಣ್ ಸಿಪ್ಪೆ ಇರ್ತಾವಲ್ರಿ ಒಂದಿನ ಪೂರ್ತಿ night ಇವತ್ ಸಾಯಂಕಾಲ ಮಾರ್ನೇದಿನ ಸಾಯಂ~

ಹಾ hi ಪ್ರಜ್ವಲ್. ಏನ್ call ಮಾಡಿದ್ದು? ನಾನ್ ಹೀಗೆ ಮಾಡಿದ್ದ. ಮತ್ತೆ ಎಲ್ಲಿದ್ಯಾ?

ನಾನು ಕಾಪಿಗೆ ಹೋಗ್ತಾ ಇದ್ದೇನೆ. ನೀನು? ಹೌದಾ? ನಾನು ಈಗ ಮನೆಯಲ್ಲಿ ಇದ್ದೇನೆ ಈಗ.

ಹ್ಮ್. ಯಾರು ನೀನ್ ಕಾಪಿಗೆ ಹೆಂಗೆ ಬಸ್ಸಲ್ಲಿ ಹೋಗ್ತಾ ಇದ್ದಿ ಏನು? ಇಲ್ಲಪ್ಪ. ನಾನ್ ಗಾಡಿ ಇತ್ತಲ್ಲ Activa ಅದ್ರಲ್ಲಿ ಹೋಗ್ತಾ ಇದ್ದೆ.

ಹೊ. ಅಲ್ಲಿ ರಸ್ತೆ ಎಲ್ಲ ಸರಿ ಇಲ್ಲ ಅಂತೆಲ್ಲ ಮಾರೆಯಾ ಕಾಪು ಉಚ್ಚಿಲದಲ್ಲಿ. ಹಾ ಹೌದು ಮರ್ರೆಜಾಸ್ತಿ accident ಗಳೇ ಆಗ್ತಾ ಇವೆ ಇಲ್ಲಿ.

ಅಲಾ? ನಿನ್ನೆ ಬೇರೆ ಒಂದಾಗಿತ್ತಂತೆ.

ನಿನ್ನೆ ಮುಳೂರಲ್ಲಿ ಅಂತೆ ಎಲ್ಲೋ.

ಹ್ಮ್ ಆ ಹೆಂಗ್ಸಿಗೆ ಸ್ವಲ್ಪ ಒಬ್ಬ bike ನವ ತಾಗಿಸ್ಕೊಂಡು ಹೋದ್ನಂತೆ. ಹೋ ಹಾಗೆಯಾ.

ಹಾ ಹ್ಮ್. full ಪೆಟ್ ಆಗಿದೆ. ಪಾಪದವ್ರು ಮಾರ್ರೆ ಬೇರೆ ಈ ರಸ್ತೆಯವರೊಂದು ಈ ತರಾನೇ ಹೀಗೆಲ್ಲ ಆದ್ರೆ ಪಾಪದವರೋಂದು ಹೇಗೆಲ್ಲ ಬದುಕುದು?

ಹೊ ಹೊ ಹೌದು ಮಾರ್ರೆ. accident ಎಂತ ಮಾರ್ರೆ ನಿನ್ನೆ ಉಚ್ಚಿಲದಲ್ಲಿ ಕೂಡ ಆಗಿದೆ. ಯಾವ್ದು ಕೂಡ ರೋಡಿದ್ದು ಕೆಲ್ಸ ಯಾವ್ದು complete ಆಗ್ತಾ ಇಲ್ಲ ಎಲ್ಲ. ಅರ್ಧಂಬರ್ದ. ಮಾಡಿ ಇಟ್ಟಿದ್ದಾರೆ ಮಾರ್ರೆ.

ಹೌದು ಅದೇ, finishing ಇಲ್ಲ ಅಲ್ಲ actually. ಹ್ಮ್. finishing ಯಾವ್ದು ಆಗ್ಲಿಲ್ಲ ಅಲಾ?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

ಹೊ ಹೊ ಹೊ. ಅದು danger ಮಾರ್ರೆ. bike ಆದ್ರು ಆಗ್ಬೋದು scooter ಅಲ್ಲ . bike ಅಲ್ಲಿಯಾದ್ರೆ control ಆಗ್ತದೆ. scooter ಅಲ್ಲೆಲ್ಲ. control ಬರೋದಿಲ್ಲ ನಮ್ಗೆ. ಹೌದು ಹೌದು. Activa ದಲ್ಲಿ ಅಂದ್ರೆ control ಸಿಗುದಿಲ್ಲ. ಅದೇ ಜಾಗೃತೆಯಲ್ಲಿ ಹೋಗ್ಬೇಕಷ್ಟೆ.

ಅದೇ ನಿನ್ನೆ ಕೂಡ ಇಲ್ಲಿ ಕೂಡ ಒಂದು accident ಆಗಿದೆ. ಅದು ಕೂಡ active~ Activa ನೇ ಅಂದ್ರೆ ಹಿಂದೆಯಿಂದ ಹೋಗಿ ಗುದ್ದಿದು ಇವ ಹಾ.

ಪೆಟ್ಟಾದದ್ದು Activa ದವನಿಗೆ ಇವ ದೊಡ್ಡ ಗಾಡಿಯವನಿಗೆ ಪೆಟ್ಟಾಗ್ಲಿಲ್ಲ. ಹಿಂದೆ ಇಂದ ಹೋಗಿ ಗುದ್ದಿದ್ದು. ಈಗ roadವರ ಕೆಲ್ಸದಿಂದ. ಈ ಪಾಪದವ್ರಿಗೆಲ್ಲ ಕೈ ಕಾಲ್ ಹೊಯ್ತನ್ದ್ರೆ ಯಾರ್ ಮಾರಯಾ.

ಅಂತ ಅಲ್ಲ ದೊಡ್ಡವ್ರದ್ದು ಕೂಡ ಹೋದ್ರೆ ನೋವ್ ನೋವೇ ಅಲ್ವಾ?

ನೋವಂತ ಅಲ್ಲ ನೋವಂತ ಅಲ್ಲ.ಕೈ ಕಾಲ್ ಹೋದ್ರೆ ಯಾರ್ ಗತಿ ಅಂತ.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

government ಕೊಡ್ತಾರೆ wheel chair ಅಷ್ಟೇ. ಅದೇಅದೇ ಕೊಡ್ಬೇಕು, ಮತ್ತೇನ್ ಕೊಡುದಿಲ್ಲ.

ಅದೇ ಜಾಗೃತೆ ಇಂದ ನೋಡ್ಬೇಕು ಮಾಡ ಓಡಾಡ್ಬೇಕು ಮಾರ್ರೆ. ನೀನ್ ಕೂಡ ಗಾಡಿ ತಗೊಳುದಾದ್ರೆ ತಗೋ ಜಾಗೃತೆಯಿಂದ ತಗೋ. ಹಾ ನಾನ್ ನಾಳೆ ತಗೊಳ್ತೆನಲ ಗಾಡಿ.

ಮತ್ತೆಂತ ಇಲ್ಲ. ನಿಂದೆತ license ಎಲ್ಲ ಆಗಿದ್ಯಾ? ಹಾ license ಆಗಿದೆ. license ಆಗದಿದ್ರೆ ಗಾಡಿ ಕೂಡ ಓಡಿಸಬಾರ್ದು. ತುಂಬಾ risk ಉಂಟು ಆಯ್ತಾ.

ಹ್ಮ್. ಹಾಗೆ.

ಆರಾಮಾಗಿ ಮನೆಗೆ. ಹೋಗಿ shopping ಮಾಡ್ವಾ ದಿವ್ಸ ನಂಗೆ phone ಮಾಡು ಮನೆಗೆ ಹೋಗಿದ್ದಾಗ ಆಯ್ತಾ? ಈಗ ರಸ್ತೆಯಲ್ಲಿ.

ನಾನ್ ನಾನ್ ಜಾಗೃತೆಯಲ್ಲಿ ಹೋಗ್ತೇನೆ. ಸರಿ ಆಯ್ತು ಹಾಗಾದ್ರೆ. ಇಡ್ತೀನಿ ನಾನು.

ಹಾ ಹುಷಾರಿದ್ದೀನಿ, ಹೇಗೆ ಎಲ್ಲ health ಎಲ್ಲ ಒಳ್ಳೆದುಂಟಾ?

ಹಾ ಪರ್ವಾಗಿಲ್ಲ ಮಾತ್ರ ಎರ್ಡು ದಿವ್ಸ.

ಅದೇ ಬರ್ತದಂತ ಹೇಳ್ತಾ ಇದಾರಲ್ಲ ಸುದ್ದಿ ಉಂಟು ಈಗ.

ಅದೆ ಮೊನ್ನೆ ಎಲ್ಲ ಇದಕ್ಕೆ ಬೇರೆ ಕಡೆ ಎಲ್ಲ ಹೋಗಿಬಂದು, ಪ್ರವಾಸ ಎಲ್ಲ ಮಾಡಿ ಈಗ ಕೆಮ್ಮು ಶೀತ ಎಲ್ಲ start ಆಗಿ ಬಿಟ್ಟಿದೆ. ಹಾ ಹಾಗೆ ಸ್ವಲ್ಪ ಹುಷಾರಾಗಿರ್ಬೇಕು ಈಗ, mask ಎಲ್ಲ ಹಾಕೊಂಡ್ ಹೋಗ್ಬೇಕು ಈಗ. ಹಾ ಹೌದು ಅಂತ.

ಹಾ ಹೌದು. ಮತ್ತೆ ಈಗೆಂತ ಹೇಳಿದ್ರೆ ಹೊರಗಡೆ ಹೋಗ್ಲಿಕ್ ಗೊತ್ತಿಲ್ಲ ಅಲ್ಲ mask ಹಾಕಿಕೊಂಡೇ ಹೋಗ್ಬೇಕೀಗ ಇಲ್ಲದಿದ್ರೆ ಆ ಧೂಳಿಂದ ಎಲ್ಲ ನಮಗೆ ಜ್ವರ ಶೀತ ಎಂತ ಇಲ್ಲದಿದ್ರೂ ಮತ್ತೆ ಅದು start ಆಗ್ಲಿಕ್ಕೆ start ಆಗ್ತದೆ.

ಈಗ long tour ಎಲ್ಲ ಹೋಗ್ಲಿಕ್ಕೆ ಇದು danger ಅಂತಲೇ ಹೇಳ್ಬಹುದು, ಯಾಕೆಂದ್ರೆ ಅಲ್ಲಿ ಇಲ್ಲಿ corona ಬಂದ್ರೆ ಅಂತ ಆಗ್ತದೆ. ಹಾ ಹೌದು ಅಂತ ಈಗ ಬೇರೆ ಕಡೆ ಹೋಗ್ಲಿಕೆ ಸಹ ಹೆದ್ರಿಕೆ ಆಗ್ತಾ ಉಂಟು.

ಸ್ವಲ್ಪ ವರ್ಷ ಆರಾಮ್ಸೆ ಇದ್ವಿ, ಈಗ ಮತ್ತೆ ವಾಪಸ್ start ಆಗಿದೆ corona ಬರ್ತದ ಇಲ್ವಾ ಅಂತ .

ಈಗ ನಮ್ಗೆ education ಮಾಡ್ವವ್ರಿಗೂ ಇದು ಹೆದ್ರಿಕೆ.

ಈ ಬೇರೆ ಕಡೆ ಹೋಗ್ತಾರಲ್ಲ education ಬಾ~ ಅವ್ರಿಗೆ ತುಂಬ ತೊಂದ್ರೆ ಆಗ್ಬಹುದಾ ಅಂತ ಎಣಿಸ್ತದೆ. ಹೌದ್ ಅಲ್ಲಿ ಸಮಸ್ಯೆ ಇಲ್ಲಿ ಈಚೆಗೆ ಬರ್ಬೇಕಿದ್ರೆ ಎಲ್ಲಿಯಾದ್ರೂ quarantine ಎಲ್ಲ ಆದ್ರೆ ಮತ್ತೆ ಅದು ಸಮಸ್ಯೆ . ಅದೇ, ಅವ್ರು ಅಲ್ಲೇ ಬಾಕಿಯಾಗ್ತಾರೆ ಮತ್ತೆ.

ನಿಮ್ಮ ನಿಮ್ಮ side ಅಲ್ಲಿ ಎಲ್ಲ ಉಂಟಾ ಅಲ್ಲಿ corona ಜಾಸ್ತಿ ಉಂಟಾ? ಇಲ್ಲ ಇಲ್ಲಿ ಬರ್ತದಂತಾ ಸುದ್ದಿ ಉಂಟು, ಎಂತ ಮತ್ತೆ ಇಲ್ಲ ಹಾಗೆಂತ ಸಹ.

ಒಂದ್ ಎರಡ್ಮೂರ್ case ಇರ್ಬೇಕು ನಮ್ಮ side ಅಂತ ಅಲ್ಲ .

ಹಾ ಹಾ ಹಾಗೆ ಮಾತ್ರ ಜ್ವರ ಶೀತ ಆ ಸಾಧಾರಣವಾಗಿ ಇರ್ತದಲ್ವಾ, ಅದನ್ನೆ ಕೊರೋನಾ ಅಂತೇನು ಹೇಳ್ಲಿಕ್ಕಾಗೋದಿಲ್ಲ.

ನಾವ್ ಜ್ವರ ಶೀತ ಅಂತ ಹೇಳಿ ಹಿಡ್ದುಕೊಂಡು doctor ಹತ್ರ ಹೋದ್ರೆ, ಅವ್ರದನ್ನು ಕೆಲವ್ರು doctors ಎಲ್ಲ corona ಅಂತ consider ಮಾಡ್ತಾರೆ .

ಬೇರೆ ಎಂತಾದ್ರು ಉಂಟಾ ರೋಗ ಅಲ್ಲಿ. ಬೇರೆ ಎಂತಸ ಇಲ್ಲ ಹಾಗೆಂತಸ, ಈಗ ಸ್ವಲ್ಪ ಒಂದು ಸಲ corona ಬಂದು ಹೋದ ಮೇಲೆ ಎಂತ ಹೇಳಿದ್ರೆ ಸ್ವಲ್ಪ ಜನಗಳೆಲ್ಲ ಜಾಗೃತೆಯಾಗಿದಾರೆ ಈಗ, ಹೇಗೆ ನಾವು ಅದನ್ನ maintain ಮಾಡ್ಬೇಕಂತ ಎಲ್ಲ ಗೊತ್ತಾಗಿದೆ ಅಲ್ಲ ಜನ್ರಿಗೆ.

ಅದೇ ಸ್ವಲ್ಪ ಜಾಗೃತೇಲಿರ್ತಾರೆ so ಅದ್ರಿಂದ ಎಂತ ಅಷ್ಟು ದೊಡ್ಡ ತೊಂದ್ರೆ ಆಗ್ಲಿಕ್ಕಿಲ್ಲ.

ಈಗೆಂತ ಹೇಳಿದ್ರೆ corona ಅಂತ ಹೇಳಿದ್ರೆ ಒಂದ್ ಜ್ವರ ಶೀತ ಅಂತ ಅಷ್ಟೇ ಎಲ್ಲ ಜನ್ರಿಗೆ ಅಷ್ಟೇ ಗೊತ್ತಾಗಿಬಿಟ್ಟಿದೆ ಅಂತ ಅದನ್ನೀಗ ದೊಡ್ಡ ಅಂತ ಹೇಳಿ ಎಣಿಸುದಿಲ್ಲ ಯಾರೂಸ hello . ಹೇ, ಹಾ, ಹೇಳಿ ಹೇಳಿ. ಸರಿ ನಾನು ನಿಮ್ಗೆ ಮತ್ತೆ call ಮಾಡ್ಲಾ, call ಬರ್ತ ಉಂಟು.

Hai, ನೀವ್ ಹೇಗಿದ್ದೀರಿ?

ನಂಗೆ ಮೊನ್ನೆ ಇಂದ ಹುಷಾರಿಲ್ಲ, ಶೀತ ಕೆಮ್ಮು ಎಲ್ಲ ಶುರು ಆಗಿತ್ತು, ಮತ್ತೇ ನಾನು ದಿನಾಲೂ ಕಷಾಯ ಎಲ್ಲ ಮಾಡಿ ಕುಡಿತಾ ಇದ್ದೆ, ಅದ್ರಿಂದನೆ ಸ್ವಲ್ಪ ಕಡ್ಮೆ ಆಗಿತ್ತು. ಹೌದಾ? ಮತ್ತೇ ಯಾವ್ದ್ರೇ ನೀವೇನ್ hospital ಗೆ ಹೋದ್ರಾ? ಅಲ್ಲಾ ಮನೆದ್ದೆ ಮದ್ದಾ? ನಾನು ಮನೆದ್ದೇ ಮದ್ದು ಮಾಡ್ತಾ ಇದ್ದೆ, ಈ ಮಾತ್ರೆ ಎಲ್ಲ ತೊಗೊಂಡ್ರೆ ಒಂದ್ ಎರ್ಡ್ ದಿನಕ್ಕೆ ಕಡ್ಮೆ ಆಗತ್ತೆ, ಮತ್ತೇ ಅದ್ ಇದ್ ಅಡ್ಡ್ ಪರಿಣಾಮ ಬೀರತ್ತಲ್ಲ.